ಅದ್ರ ಕಂಪೌಂಡ್ ಗಿಂಪೌಂಡ್ ಮಸ್ತ್ .]

ಹಾಗು ಅದಕೆ ಬಾರಿ ಡೆಕೋರೇಷನ್ ಮಾಡಿ ಬಾರಿ ಚೆನ್ನಾಗಿ ಮಾಡ್ತಾರೆ.

ಹಾಗು ಅದಕೆ ಬಾರಿ ಡೆಕೋರೇಷನ್ ಮಾಡಿ ಬಾರಿ ಚೆನ್ನಾಗಿ ಮಾಡ್ತಾರೆ.

ಹಾಫ್ ಹಾಫ್ ಅಲ್ಲಾ ಕರಿ ಮೀನ್ ಟೈಪ್ ತಗಡಿನ್ ಸಿಟ್ ಆಯ್ತಿ ದೇವ್ರ ಮನೆ.

ಗಿಡಗಲೆಲ್ಲ ಳಿದವ ಒಂದ್ ಚೇರ್ ಇದ .

ಕಾರ್ ನಿಂತವ್ ಜನ್ರು ಆಟ ಆಡ ಕುಂತರ್.

ಕತ್ಲ ಒಳಗ್ ಆತರ ಬೆಳಕು ಮಿಂದೆ ಆತರ ಶೇಡಿಂಗ್ ಕಂಡತ್ ಏನ್ ನ್ವ ತಿರಗಕ್ .]

ಜಿಂಕೆಯನ್ನಾ ಅಲಂಕಾರ ಸ್ವಸ್ ಟ್ರೈನ್.